ದೇವ್ ಮಾತೆ ಕಭಿ ಎಲ್ಲ ಚರ್ಚ್ ಗಳು ಮುಂದೆನು ಇರುತ್ತೆ ಯೇಸು ಸ್ವಾಮಿ ತಮ್ಮ ತಾಯಿಯನ್ನ ನಮ್ಮ ಎಲರಿಗೂ ತಾಯಿಯನ್ನ ಕೊಟ್ಟಿದಾರೆ ಆ ತಾಯಿ ಅತ್ರ ಹೋಗಿ ನಮ್ಮ ಎಲರೂ ಕಷ್ಟಗಳ್ನ ಹೇಳ್ಕೊಂಡಾಗ ಆ ತಾಯಿ ನಮ್ಮ ಎಲ್ಲರ ಕಷ್ಟಗಳ್ನ ಪರಿಹರಿಸ್ತಾರೆ.

ಸಂಜೆ ನಾಲ್ಕು ಗಂಟೆಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಎಲ್ಲರೂ ತಿನ್ನು ಅಂತ ತಿಂಡಿ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟ ಪಟ್ಟು ತಿನ್ನು ಅಂತ ತಿಂಡಿ ತುಂಬಾ ಚನ್ನಾಗ್ ಇರುತ್ತೆ ನಾವು ತಿಂತೀವಿ ನೀವು ತಿನ್ನಿ.